ಮತ್ತೆ ಇಲ್ಲಿ ಬಸ್ಸ್ಗಳು ಕೂಡ ಇಲ್ಲಿ ನಿಂತಿವೆ ಈ ವಾತಾವರಣವು ತುಂಬ ಚೆನ್ನಾಗಿದ್ದು--

ಇಲ್ಲಿ ತುಂಬ ಚೆನ್ನಾಗಿರುವಂತಹ ದ್ರಶ್ಯಾವು ಕೂಡ ಕಾಣ ಸಿಗುತ್ತದೆ.

ಮತ್ತು ಹೊರಗಡೆ ಪಾರ್ಕಿಂಗ್ ಸ್ಥಳವು ತುಂಬ ಚೆನ್ನಾಗಿದೆ.

ಇದರ ಮುಂಭಾಗದಲ್ಲಿ ಒಂದು ಸ್ಟ್ಯಾಚು ಕೂಡ ಇದೆ ಇದು ಅಂಬೇಡ್ಕರ್ ಸ್ಟ್ಯಾಚು ತರ ಕಾಣಿಸುತ್ತಿದೆ.

ಮತ್ತು ಅಕ್ಕ ಪಕ್ಕ ತುಂಬ ದೊಡ್ಡ ದೊಡ್ಡದಾದಂತಹ ಹಸಿರು ಗಿಡ ಮರಗಳು ಕೂಡ ಲಭ್ಯವಿದೆ.

ದೇವಸ್ಥಾನ ಎಂದು ಕೂಡ ಬರೆದಿದ್ದಾರೆ ಮತ್ತೆ ದೇವಸ್ಥಾನವಾಗಿದ್ದು ಇದರ ಅಕ್ಕ ಪಕ್ಕ --

ಒಂದು ಟ್ರೀಟ್ಮೆಂಟ್ ದೊರೆಯುತ್ತದೆ ಮತ್ತು ಇಲ್ಲಿ ತುಂಬ ಚೆನ್ನಾಗಿರುವಂತಹ ಔಷಧಿಗಳನ್ನೂ ಕೊಡುತ್ತಾರೆ.

ಇದೊಂದು ಬಟ್ಟೆಯ ಅಂಗಡಿ ಇಲ್ಲಿ ಹಲವಾರು ರೀತಿಯಾದಂತಹ ಬಟ್ಟೆಗಳು ದೊರೆಯುತ್ತದೆ.

ಇದು ಒಂದು ಹಸು ಚೆನ್ನಾಗಿದೆ ತುಂಬ ದೊಡ್ಡ ಗಾತ್ರದಲ್ಲಿ ಕಾಣಿಸುತ್ತಿದೆ.

ಮೇಲ್ಚಾವಣಿಯು ಆಕಾಶದಿಂದ ಕೂಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ.

ಮತ್ತು ಈ ಬಹು ಅಂತಸ್ತಿನ ಕಟ್ಟಡಕ್ಕೆ--

ತುಂಬ ಚೆನ್ನಾಗಿರುವಂತಹ ಬಣ್ಣವನ್ನು ಕೂಡ ಹಾಕಿದ್ದಾರೆ ನೋಡಲು ತುಂಬ ಸುಮಧುರವಾಗಿ ಕಾಣಿಸುತ್ತಿದೆ.

ಮತ್ತು ಪ್ರತಿಯೊಂದು ಮಗುವು ಕೂಡ ಇಷ್ಟ ಪಡುವಂತಹ ಸ್ಥಳವು ಕೂಡ ಇದು ಎಂದು ಹೇಳಬಹುದಾಗಿದೆ ನೋಡಲು ತುಂಬ ಚೆನ್ನಾಗಿದೆ.

ಮತ್ತು ಇಲ್ಲಿ ಹಲವಾರು ಗಿಡಗಳು ಕೂಡ ಇಲ್ಲಿವೆ ಮತ್ತೆ ಇದು ಅನ್ನಿಸುತ್ತಿದೆ.

ಇಲ್ಲಿ ಯಾವುದೊ ಒಂದು ಸಮಾರಂಭ ನಡೆಯುತ್ತಿದೆ.

ಇವರ ಹಿಂದುಗಡೆ ಗಣೇಶನ ಮೂರ್ತಿಯು ಕೂಡ ಇದೆ.

ಹಾಗು ಇಲ್ಲಿ ತುಂಬ ನೀರು ಬರುತ್ತಿದೆ ನೋಡಲು ತುಂಬ ಭಯವು ಕೂಡ ಆಗುತ್ತದೆ.

ಹಾಗು ಇಲ್ಲಿ ಹಚ್ಚ ಹಸಿರಾದಂತಹ ವಾತಾವರಣ ಎಲ್ಲೆಡೆ ಕೂಡ ಕಾಣಿಸುತ್ತಿದೆ. --

ತುಂಬ ಉಪಯೋಗಕಾರಿಯಾಗಿದ್ದು ಇಲ್ಲಿ ಅಕ್ಕ ಪಕ್ಕದಲ್ಲಿ ತುಂಬ ಹಲವಾರು ಗಿಡ ಮರಗಳು ಇವೆ.

ಇಲ್ಲಿ ಪಾಚಿ ಬಣ್ಣದ ಮನೆ ಕೂಡ ಲಭ್ಯವಿದೆ.

ಇಲ್ಲಿ ಉಪ ನಿರ್ದೇಶಕರು ಪ್ರವಾಸೋದ್ಯಮ ಕಚೇರಿ ಎಂದು--

ಹಚ್ಚ ಹಸಿರಾದಂತಹ ವಾತಾವರಣ ಎಲ್ಲರಿಗು ತುಂಬ ಇಷ್ಟವಾಗುವಂತೆ ಮಾಡುತ್ತದೆ.

ಶ್ರೀ ಕುಂದುಪುರ ಮಠ ಎಂದು ಕೂಡ ಬರೆದಿದ್ದರೆ.

ಮತ್ತು ಎಲ್ಲರಿಗು ತುಂಬ ಸೌಲಭ್ಯವಾಗುವಂತೆ ಮಾಡುತ್ತಿದೆ.